ಈ ಒಂದು ಅ ಇದ್ರಿಂದ ಯಾವುದೇ ಒಂದು ಅಪಾಯವಿಲ್ಲದ ರೀತಿಯಲ್ಲಿ ಸಂಚಾರ ಮಾಡಬಹುದಾಗಿದೆ ಅದು ಇದು ಉತ್ತಮ ಗುಣಮಟ್ಟದಿಂದ ಆಗಿದೆ.

ಇಲ್ಲಿ ಯಾಕ ಪಕ್ಕದಲ್ಲಿ ಎರಡು ಎ ಟಿ ಎಂ ಇರುವ ದೃಶ್ಯವನ್ನು ನಾವು ಕಾಣುತ್ತಿದ್ದೇವೆ ಆ ಈ ತರದ ಒಂದು ಎ ಟಿ ಎಂನ --

ಅಹ್ ಸಮಯದಲ್ಲಿ ನಾವು ಇಲ್ಲಿತಮ್ಮಗೆ ಉಳಿದುಕೊಳ್ಳಲು ಒಂದು ವ್ಯವಸ್ಥೆಯನ್ನು ಕಾಣಬಹುದಾಗಿದೆ ಈ ಚಿತ್ರಣವು ಒಂದು ವೈವಸ್ಥಿತ ರಚನೆಯನ್ನು ಹೊಂದಿದೆ

ಇಲ್ಲಿ ನಾವು ಒಂದು ಕೆರೆಯ ದೃಶ್ಯವನ್ನು ನೋಡುತ್ತಿದ್ದು ಇಲ್ಲಿ ಸುತ್ತಮುತ್ತ ಬಂಡೆಗಳಿವೆ ಹಾಗೂ --